ಒಂದು ಹುಡುಗಿ ಬಹಳ್ ಹುಡುಗಿ ಮುಂದೆ ಓನರ್ ನಿಂತಾನ ಏನೋ ಚೆಕ್ ಮಾಡ್ಲಕತ್ತನ್.

ಇದು ಒಂತರ ಬಿಜಾಪುರದ ಕರಗ ಉತ್ಸವ ಟೈಪ್ ನಡದದ್.

ಅಲ್ಲಿ ಬೋರ್ಡ್ ಮೇಲೆ ಏನೋ ಒಂದು ಚಿತ್ರ ಹೆಣ್ಣಿನ ಚಿತ್ರ ಹಾಕ್ಯರ. ಆದ್ರೆ ಮಗ್ಗಲ್ ಒಂದು ದೊಡ್ಡ ಕೊಳವಾಳ ಐತಿ.

ಇದು ದೊಡ್ಡ ಫಕ್ಷನ್ ಹಾಲ್ ತರ ಕಾಣಾಕತ್ತದ ಮತ್ತ ನಮಗೇನು ಕಾಣ್ತಾ ಇಲ್ಲ.

ಅಲ್ಲಿ ಮೂರು ಬೈಕ್ ನಿಂತವು ಒಂದು ಸೈಕಲ್ ಮಗ್ಗಲ್ಕ್ ಚರಂಡಿ ರೋಡದ. ಆ ಚರಂಡಿ ರೋಡ್ ಪಕ್ಕದಲ್ಲಿ ಇಬ್ರು ಹುಡುಗೀರು ಹುಡುಗೀರು ಏನು ತಗೊಂಡ್ ಫಂಕ್ಷನ್ಗೆ ಹೊಂಟ್ಟರ.

ಅದರ ಮಗಲಕ್ ಒಬ್ಬ ಮನಷಾ ನಿತ್ತಾನಾ ಐಚ್ಚಿಕಡೆ ಒಬ್ಬ ಕಾಂಕ್ರಿಟ್ ತಗೊಂಡ್ ಬರ್ಲಿಕತ್ತಾನ .ತ್ಯಾಪಿ ಅದ ಅದು ಟಿಪಿ ಲೇ ಸಫೇತ್ ಮಾಡ್ಲಿಕತ್ತಾನ .

ಬಸ್ಸಿನ ಮಗ್ಗಲಕೊಂದ ದೊಡ್ಡದೊಂದ ಕಾರ ನಿಂತಾದ ಆ ಕಾರಿನ ಸುತ್ತ ಮಂದಿ ನಿಂತರ ಅವರು ಇದ್ದಾರಾ ಏನ ನೋಡಾಕತ್ತಾರ .

ಇದು ಬಿಜಾಪುರ್ ಡಿಸ್ಟಿಕ್ ಕೋ ಆಪರೇಟಿವ್ ಬ್ಯಾಂಕ್ ಇರೋದು ಕೋ ಆಪರೇಟಿವ್ ಬ್ಯಾಂಕ್ ಅಂದಪ್ಪ ಅಂದ್ರೆ ಬಿಜಾಪುರ್ ಡಿಸ್ಟಿಕ್ ಕೂಪೆರಾಟಿಕ್ ಡಿಸಿಸಿ ಬ್ಯಾಂಕ್ ಇದರ ಅಧ್ಯಕ್ಷರು ಬಸ್ವನ್ ಬಾಗೇಗುಡಿ ಮತ್ತೆ ಶಾಸಕರಾದ ಶಿವಾನಂದ ಪಾಟೀಲ್ ರಾದರ.